ಇಲ್ಲಿ ಅಡುಗೆ ಭಟ್ಟನು ದೋಸೆಯನು ಹಾಕುತ್ತಿದ್ದಾನೆ. ಅವೂ ಕಬ್ಬಿಣದ ಹಂಚಿನ ಮೇಲೆ ಉತ್ತಪ್ಪಗಳನು ಹಾಕುತ್ತಿದ್ದಾನೆ. ಅದರ ಮೇಲೆ ತರಕಾರಿಗಳನು ಓದುರಿಸಿದ್ದಾನೆ. ಅದರ ಮೇಲೆ ತರಕಾರಿಗಳನು ಓದುರಿಸಿದ್ದಾನೆ.

ಇನ್ನು ಮೂರೂ ದೋಸೆಗಳನು ಹಾಗೆ ಇವೆ ಅದರ ಮೇಲೆ ತರಕಾರಿಗಳನು ಉದರಿಸಲಾಗಿದೆ ಹುತ್ತಪ ಇವಾಗಿವೆ

ಅಥವಾ ಮಾಂಸ ಹಾರದ ತುಣುಕುಗಳಿವೆ ಮತ್ತು ಮೂರೂ ಹುಳ್ಳಾಗಡ್ಡಿಯನ್ನು ಇಡಲಾಗಿದೆ ಹಸಿರೂ ಚಟ್ನಿ ಇದೆ.

ಇಲ್ಲಿ ಒಂದು ತಟ್ಟೆಯ ಮೇಲೆ ಗೂಬಿ ಮಂಚೂರಿಗಳನು ಹಾಕಲಾಗಿದೆ ಎರೆಡು ಸಣ್ಣ ತಟ್ಟೆಗಳಲ್ಲಿ ಹಾಕಲಾಗಿದೆ ಒಂದು ದೂಡ್ಡ ತಟ್ಟೆಯಲ್ಲಿಈರುಳ್ಳಿ ನಿಂಬೆ ಹಣ್ಣು ಇಡಲಾಗಿದೆ ಇನ್ನೊಂದು ತಟ್ಟೆಯಲ್ಲಿ ಪರೋಟವನು ಹಾಕಲಾಗಿದೆ.

ಮತ್ತು ಆಂಗ್ಲ ಭಾಷೆಯ ಅಕ್ಷರಗಳಿವೆ ವ್ಯಕ್ತಿಗಳು ಇದ್ದಾರೆ ಚದುರಂಗದ ಪಟವಿದೆ ಛತ್ರಿ ಇದೆ ಕಾರು ಇದೆ